ಇದರಲ್ಲಿ ಅತೀ ಹೆಚ್ಚು ಪುರಷರಿಗೆ ಕೇಶವಿನ್ಯಾಸ ಕೇಶರಾಸಿ ಕೇಶಾದಂದು ಮಾಡಲಾಗುವುದು. ಅತೀ ಹೆಚ್ಚು ಪುರುಷರು ಈ ಕೇಶವಿನ್ಯಾಸವನ್ನು ಮಾಡಿಕೊಳ್ಳಲು ಬಳಸುವಂತ ಒಂದು ಸಲೋನ್ ಆಗಿದೆ ಅತೀ ಹೆಚ್ಚು ಪುರಷರಿಗೆ ಆಕರ್ಷಣೀಯ --

ಮೈಸೂರುನಲ್ಲಿರುವಂತಹ ಒಂದು ಹೂ ಅಂಗಡಿ ಇದು ಅಂಗಡಿನಲ್ಲಿ ಅತೀ ಹೆಚ್ಚು ಹೂಗಳನ್ನು ನಾವು ಕಾಣಬಹುದು ಮೈಸೂರು ಮಲ್ಲಿಗೆ ಹೂವಿನ ಹಾರಗಳು.

ಈ ಹಣ್ಣನ್ನು ಅತಿ ಹೆಚ್ಚು ಜನರು ಇಷ್ಟ ಪಟ್ಟು ತಿನ್ನುತ್ತಾರೆ ಇದನ್ನು ಅತಿ ಹೆಚ್ಚು ಜನರು ಅತಿ ಹೆಚ್ಚು ಕಪ್ಪು ದ್ರಾಕ್ಷಿಯನ್ನು ಇಷ್ಟ --

ತಮಗೆ ಇಷ್ಟವಾದ ಫುಡ್ ಗಳನ್ನು ಖರಿದಿಡಿಸಿಕೊಂಡು ದಿನನಿತ್ಯ ಸೇವನೆಗೆ ಈ ರೆಸ್ಟುಅರಾಂತ್ ಇಗೆ ಬರ್ತಾರೆ.